ಮಣಿಪಾಲ್ ಹಾಸ್ಪಿಟಲ್ ಆಗಿದೆ ಈ ಹಾಸ್ಪಿಟ್ಲಿನಲ್ಲಿ ರಿಸೆಪ್ಷನಿಸ್ಟ್ ಕೂಡ ಇದೆ.

ಇದರಲ್ಲಿ ಒಬ್ಬ ಹೆಂಗಸು ಫೋನಿನಲ್ಲಿ ಮಾತನಾಡುತ್ತಿದ್ದಾರೆ.

ಆಸ್ಪತ್ರೆಯ ಮಾಹಿತಿ ಕೊಡುವಂತಹ ಟಿ_ವಿ ಸ್ಕ್ರೀನ್ ಇವೆ.

ರೆಸ್ಟೋರೆಂಟ್ ನಲ್ಲಿ ಕೆಲವರು ಊಟ ಮಾಡುತ್ತಿದ್ದಾರೆ ಇನ್ನು ಕೆಲವರು ಸರ್ವ ಮಾಡುತ್ತಿದ್ದಾರೆ ಇನ್ನು ಕೆಲವರು ರೆಸ್ಟೋರೆಂಟ್ ಗೆ ಬರುತ್ತಿದ್ದಾರೆ.

ಮಕ್ಕಳಿಗೆ ಬೇಕಾಗುವಂತಹ ಪುಸ್ತಕಗಳಿಗೆ ಮತ್ತು ದೊಡ್ಡವರಿಗೆ ಬೇಕಾಗಿರುವ ಪುಸ್ತಕಗಳು ಇವೆ.

ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇದರ ಪೂರ್ತಿ ಹೆಸರು.

ಈ ಕಾರಿ ನಲ್ಲಿ ಒಬ್ಬ ಡ್ರೈವರ್ ಇದಾರೆ ಈ ಕಾರಿನಲ್ಲಿ ಒಂದು ಡೋರ್ ಓಪನ್ ಆಗಿದೆ.

ಈ ಚಿತ್ರದಲ್ಲಿ ಒಂದು ಬೇಕರಿ ಇದೆ ಈ ಬೇಕರಿಯ ಹೆಸರು ಸಮೀಪ ಅಯ್ಯಂಗಾರ್ಸ್ ಬೇಕರಿ .

ಈ ಬೇಕರಿ ಯಲ್ಲಿ ಹಲವಾರು ಜನಗಳು ನಿಂತಿದ್ದಾರೆ ಕೆಲವರು ಖರೀದಿಸುತ್ತಿದ್ದಾರೆ ಈ ಬೇಕರಿ ಯ ಮುಂದೆ ಒಂದು ಹೂವಿನ ಅಂಗಡಿ ಇದೆ.

ಈ ಬೇಕರಿ ಯಲ್ಲಿ ಸ್ವೀಟ್ಸ್ ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ಸ್ ಚಾಕಲೇಟ್ಸ್ ಎಲ್ಲವೂ ಇದೆ ಐಸ್ ಕ್ರೀಮ್ ಪಾರ್ಲರ್ ಕೂಡ ಇದೆ.

ಇದರಲ್ಲಿ ಒಂದು ಫುಡ್ ಮಾರ್ಕೆಟ್ ಇದೆ ಇದರಲ್ಲಿ ಹಲವಾರು ವಸ್ತುಗಳಿವೆ ಇದರಲ್ಲಿ ಹಲವಾರು ಜನಗಳು ಕರೀದಿಸುತ್ತಿದ್ದಾ.